ಇದು ಒಂದು ಅದ್ಬುತವಾದಂತಹ ಒಂದು ರೈಲ್ವೆ ನಿಲ್ದಾಣ. ಇಲ್ಲಿ ರೈಲುಗಳು ಬಂದು ನಿಲ್ಲುತ್ತವೆ. ರೈಲುಗಳು ಬಂದು ನಿಂತು ಹೋಗುವುದರಿಂದಾ ಇದು ಕೂಡಾ ಒಂದು ಅಧ್ಭೂತವಾದ ರೈವ್ಲಾಯ್ ನಿಲ್ದಾಣ ಆಗಿದೆ.

ಇದು ಕೂಡ ಒಂದು ಅದ್ಬುತ ವದ ದೃಶ್ಯ ವಾಗಿದೆ ಇದು ನಗರ ಬಿಜಾಪುರದಲ್ಲಿ ಕಂಡುಬರುಹ ವೆವಸ್ತೆ ಆಗಿದೆ ಕಾರ್ ಗಡಿ ನಿಂತಿದೆ ಬೇಲಿ ಸ್ಕೂಟಿ ಬೈಕ್ ಹಾಗು ಶೇರಿಂಗ್ ಗಡಿ ನಿಂತಿದೆ ಅದ್ಬುತವಾದಂಥ ಪಿಚ್ ಇದು

ಇದು ಕೂಡ ತುಂಬಾ ಚೆನ್ನಾಗಿರುವಂತ ದೃಶವಾಗ್ಗಿದೆ. ಒಂದದೊಂದು ಒಂದ್ ಫೋಟೋ ಯಲ್ಲಾ ಜಲಪಾತಗಳು ನೀರಿನ್ನು ಬಾರ್ಲಾತಾವು. ಜಲಪಾತಗಳು ಜೋಗ ಜಲಪಾತ ಗೋಕಾಕ್ ಜಲಪಾತಗಳು ಘಟಪ್ರಭಾ ನದಿ .]

ನಮಗೇ ಆರು ಜನ ಅಂತೇಯ ಹಿಂದೆ ನಾಲ್ಕು ಜನ ಅಲ್ಲಿ ಚೇರ್ ಹಾಕಿದ್ದಾರೆ ಮೂರು ಮೂರು ಜನ ಅಲ್ಲಲ್ಲಿ ಗೆಸ್ಟ್ಗಳು ಬಂದು ಕುಳಿತುಕೊಳ್ಳುತಾರೆ.